ಇಲ್ಲಿ ದೇವರನ್ನು ಪ್ರಾರ್ಥಿಸುವ ದೃಶ್ಯವಾಗಿದೆ ಅದರ ಮುಂದುಗಡೆ ಮೂರು ಜನ ಪ್ರಾರ್ಥನೆಯಲ್ಲಿ ಕುಳಿತಿರುವ ವ್ಯಕ್ತಿಯಾಗಿದ್ದಾರೆ.

ಇದು ಊಟಕ್ಕೆ ಕುಳಿತುಕೊಳ್ಳುವ ಹೋಟೆಲ್ ನ ರೂಮ್ ಆಗಿದೆ.

ಇದು ಒಂದು ಕಂಪ್ಯೂಟರ್ನ ಕೊಠಡಿಯಾಗಿದೆ ಇಲ್ಲಿ ಟೇಬಲಿನ ಮೇಲೆ ಕಂಪ್ಯೂಟರ್ ಇದೆ ಪ್ರಿಂಟರ್ ಇದೆ.

ಇಲ್ಲಿ ಮೂರು ಹಳಿಗಳಿವೆ ಮದ್ಯದ ಹಳಿಗಳಿ ಮೇಳೆ ಒಂದು ರೈಲ್ವೆ ಬರುತಿದೆ.

ಇದು ಒಂದು ಸಾರಾಯಿ ಅಂಗಡಿಯಾಗಿದೆ ಈ ಸೈರಾಯಿ ಸಾರಾಯಿ ಅಂಗಡಿ ಹೆಸರು ಹುಬ್ಬಳ್ಳಿ ವೈನ್ಸ್ ಅಂತ.

ಪಕ್ಕದಲ್ಲಿ ನಾಲ್ಕು ಕಂಬಗಳಿಂದ ಕೂಡಿದ ಒಂದು ಕಂಪೌಂಡ್ ಇದೆ ಹಿಂದುಗಡೆ ಆ ಹಸಿರಾದ ಕೂಡಿರುವ ಮರಗಳಿವೆ.

ಇದು ಒಂದು ದೊಡ್ಡ ಹಾಲಿನಲ್ಲಿ ನಡೆಯುತ್ತಿರುವ ಸ ಫಂಕ್ಷನ್ ಆಗಿದೆ ಈ ಫಂಕ್ಷನ್ ದಲ್ಲಿ ಹಲವಾರು ವ್ಯಕ್ತಿಗಳು ಸ್ಟೇಜಿ ನ ಮೇಲೆ ಹೋಗಿ ಅವ್ರ್ ತಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದಾರೆ.

ಅದರ ಮುಂದ್ಗಡೆ ಕುಂತಿರೋಹಂತಹ ಪ್ರೇಕ್ಷಕರು ಅದನ್ನು ವೀಕ್ಷಿಸುತ್ತಿದ್ದಾರೆ ಹಲವಾರು ಬ್ಯಾನರ್ ಗಳಿವೆ ಲೈಟುಗಳಿವೆ.

ಇದು ಒಂದು ದೊಡ್ಡದಾದ ನದಿಯಾಗಿದೆ ಈ ನದಿಯಲ್ಲಿ ಒಂದು ಬೋಟಿನಲ್ಲಿ ಹಲವಾರು ಒಂದ್ ಹಲವಾರು ವ್ಯಕ್ತಿಗಳು ಪ್ರಯಾಣ ಮಾಡುತ್ತಿದ್ದಾರೆ.

ಹಿಂದಗಡೆ ಒಂದು ದೊಡ್ಡ ಗುಡ್ಡದಿಂದ ಕೂಡಿದ ಐಸ್ಲ್ಯಾಂಡ್ ಇದೆ.

ಅದಗೇ ದೊಡ್ಡದಾದ ಬಿಲ್ಡಿಂಗ್ ನಲ್ಲಿ ಅದರ ಹೆಸರನ್ನು ಹಾಕಲಾಗಿದೆ.

ಅದರ ಮುಂದ್ಗಡೆ ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಆಟೋ ಗಳವು ಹೊರಟುತ್ತಿವೆ.

ಇದು ಒಂದು ಕಲ್ಲಿನಿಂದ ಕೂಡಿದ ದೊಡ್ಡದಾದ ಹು ಗುಹಾಲಯವಾಗಿದೆ.

ಈ ಗುವಾಲಯದಲ್ಲಿ ಒಂದು ಸಣ್ಣದಾದ ರಂಧ್ರವಿದೆ ಈ ರಂದ್ರದಲ್ಲಿ ಒಬ್ಬ ವ್ಯಕ್ತಿಯು --